ಆ ಸೂರ್ಯಾಸ್ತವಾಗುತ್ತಿದೆ ಅತ್ತ ಇತ್ತ ಹುಲ್ಲುಗಾವಲಿದೆ ನಡುಕ್ಕೆ ರೋಡಿದೆ ಒಂದು ದೊಡ್ಡ ಬೋರ್ಡನ್ನು ಇಟ್ಟಿದ್ದಾರೆ ಸುತ್ತಲೂ ಗುಡ್ಡಗಳಿವೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ರೂಮ್ ಆ ರೂಮಿನ ಒಳಗೆ ಹಲವಾರು ವಿಧ್ಯಾರ್ಥಿಗಳು ಕುಳಿತಿದ್ದಾರೆ.

ಅವರು ಪೇಪರ್ ಗಳಿಂದ ಡಿಸೈನ್ ಆಗಿ ಆಕೃತಿಗಳನ್ನು ಮಾಡುತ್ತಿದ್ದಾರೆ.

ಜಾರ್ಕಿಬಂಡಿ ಇದು ಹಾವದಿಂದ ತುಂಬಿದೆ ಒಬ್ಬ ವ್ಯಕ್ ಒಬ್ಬ ಮಹಿಳೆ ಕುಳತಿದ್ದಾಳೆ ಇಬ್ಬ ಸಣ್ಣ ಮಕ್ಕಳು ಜಾರುತ್ತಿದ್ದಾರೆ ಅ ಪಕ್ಕ ದೊಡ್ಡ ಗಿಡ ಇದೆ ಇದ್ ಕೇಳದ ಗಿಡದ ಕೆಳಗೆ ಇದು ಇದೆ.

ಪಕ್ಕದಲ್ಲಿ ಸೋಪ ಇದೆ ಅದರ ಮೇಲೆ ಇಬ್ಬರು ವ್ಯಕ್ತಿಗಳಿದ್ದಾರೆ.

ಹೊರಗಡೆ ಗಾಡಿಗಳಿವೆ ಕಾರ್ ಇದೆ ಮತ್ತು ಒಬ್ಬ ವ್ಯಕ್ತಿ ಹೋಗುತ್ತಿದ್ದಾನೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನಂದರೆ ಇದು ಅ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಈ ಒಂದು ಮನೆ ಈ ಮನೆಯಲ್ಲಿ ಒಬ್ಬ ಸ್ವಾಮೀಜಿಯನ್ನು ಕರೆಸಿದ್ದಾರೆ ಸುತ್ತಲೂ ಮಂದಿ --

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಎಲೆಕ್ಟ್ರಿಕಲ್ ಅಂಗಡಿ.

ಹಾಸಿನಲ್ಲಿ ಸಾಮಾನಿದೆ ಒಂದು ಹಳದಿ ಟೈಪ್ ಕಲರ್ ತರ ಇದೆ.

ಈ ದೃಶ್ಯದಲ್ಲಿ ಕಾಣುತ್ತಿರುದೇನೆಂದರೆ ಇದು ಒಂದು ರೋಡ್ ರೋಡಿನ--

ನೀಲಿ ಕಲರ್ ಇಂದ ಕಬ್ಬಿಣ ರಾಡು ಗಳನ್ನು ಸಹಾಯದಿಂದ ಬಡೆದಿದ್ದಾರೆ ಅಲ್ಲಿ ಒಂದು ದೊಡ್ಡ ಕಬ್ಬಿಣದ --

ಈ ದೃಶ್ಯ ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೇ ಇದು ಒಂದು ಹೋಟಲ್ ಆಗಿದೆ ಈ ಹೊಟ್ಟಲ್ಲಿನಲ್ಲಿ ಹಲವಾರು ಮಂದಿಗಳಿದ್ದಾರೆ ಸೋಫಾದ ಮೇಲೆ ಕುಳಿತುಕೊಂಡು ಊಟ ಮಾಡುತ್ತಿದ್ದಾರೆ ಮತ್ತು ಕೆಲವು ವ್ಯಕ್ತಿಗಳು ನಿಂತಿದ್ದಾರೆ ಇನ್ನು ಪಕ್ಕದಲ್ಲಿ ಇನ್ನೊಂದು ರೂಮಿದೆ ಅಲ್ಲಿ ಮಂದಿ--

ಸುತ್ತಲು ನೆಟ್ ಬಡದಿದ್ದಾರೆ ಮೇಲೆಗಡೆ ನೆಟ್ ಬಡದಿದ್ದಾರೆ.

ಆ ಗುಹೆಯ ಬಳಿಗೆ ಒಬ್ಬ ಹುಡುಗ ಹೋಗುತ್ತಿದ್ದ--

ಇಲ್ಲಿ ಮುಂದುಗಡೆ ಒಂದು ಬಿದಿರಿನ ರೀತಿಯಾಗಿ ಡಿಸೈನ್ ಆಕಾರ ವೃತ್ತಾಕಾರದಲ್ಲಿ ಮಾಡಿ--

ಕೆಂಪು ಮತ್ತು ಆಕಾಶ್ ಹಳದಿ ಇಂದ ಕೂಡಿದೆ ಕಲ--

ಸಣ್ಣ ಸಣ್ಣ ಪಾಕೆಟ್ ನಲ್ಲಿ ಇಟ್ಟಿದ್ದಾರೆ ಡಬ್ಬಿಗಳಲ್ಲಿ ಮತ್ತು ಆಳಿ ಚೀಲದಲ್ಲಿ ಇಟ್ಟಿದ್ದಾರೆ ಇಲ್ಲಿ ಎರಡು ದೊಡ್ಡ ಗೊಂಬೆ ಗಳಿವೆ ಮತ್ತು ಉದ್ದನೆಯ ಒಂದು --

ಇದೆ ಅದರ ಮುಂದುಗಡೆ ಒಂದು ಇನ್ನೊಂದು ಸಣ್ಣ ಡಬ್ಬಿ ಇದೆ ಒಂದು ಬಟ್ಟಲ್ ಇದೆ.